ಇದು ದೊಡ್ಡದಾದ್ ಎಕ್ಸಿಬಿಶನ್ ಆಗಿದೆ ಎಕ್ಸಿಬಿಶನ್ ನೋಡಲು ತುಮಬಾ ಜನ ಇದ್ದು ಸುತ್ತಮುತ್ತಲು ಗಿಡಮರಗಳಿಂದ ಕೂಡಿದ್ದು ಎಕ್ಸಿಬಿಶನ್ ತುಂಬಾ ದೊಡ್ಡದಾಗಿ ಕಾಣಿಸುತ್ತ ಇದೆ ತುಂಬಾ ದೊಡ್ಡದಾಗಿ ಉಧವಾಗಿ ಕಾಣಿಸುತ್ತ ಇದೆ.

ಇದು ತುಂಬ ಎತ್ತರವಾದ ಇದರಿಂದ ಕೂಡಿದ್ದು ನೋಡಲು ತುಂಬ ಚೆನ್ನಾಗಿ ಕಾಣಿಸುತ್ತಾಯಿದೆ ಎಲ್ಲ ತರದ ಝೆಎಬ ಟೆಕ್ಸ್ಟೈಲ್ಸ್ ಗಳಿವೆ .

ಕುಡ್ಲ ಕೆಫೆ ಕುಡ್ಲ ಕೆಫೆ ತುಂಬ ದೊಡ್ಡದಾಗಿದೆ. ಅದು ಪುಡಿನ ಕೆಫೆ ನೋಡಲು ತುಂಬ ಚೆನ್ನಗಿದೆ. ಇದೊಂದು ಕುಡ್ಲ ಕೆಫೆ ಪುಡಿನ ಕೆಫೆ ಆಗಿದೆ ನೋಡಲು ತುಂಬ ಚೆನ್ನಗಿ ಕಾಣ್ಸ್ತ ಇದೆ.

ಬಾ ಎತ್ತರವಾದ ಕಟ್ಟಡವಾಗಿದೆ ಸುತ್ತಲೂ ಗಿಡ ಮರಗಳಿಂದ ಕೂಡಿದ್ದು ನೋಡಲು ತುಂಬಾ ಚೆನ್ನಾಗಿ ಕಾಣುಸ್ತಾ ತುಂಬಾ ಎತ್ತರವಾಗಿ ಕಾಣ್ಸುತ ಇದೆ. ಫೀಲ್ಡ್ ಇಂದ ಕಾಣುಸ್ತಾ ಇದೆ ನೋಡಲು ತುಂಬ ಚೆನ್ನಾಗಿ ಕಾಣುಸ್ತಿರುವ ಕಟ್ಟಡದ ರೂಪದಲ್ಲಿ ಕಾಣು--